ಹೊಸಪೇಟೆ ಡ್ಯಾಮ್ ಇದೆ ಇದ್ದಿದಕ್ಕೆ ಸ್ವಲ್ಪ ಇಲ್ಲಿ ಬಳ್ಳಾರಿಯಲ್ಲಿ ಸುತ್ತಮುತ್ತ ಎಲ್ಲ--

ಅವನು ನೋಡಿದೀವಿ ಎಲ್ಲಾನು ನೋಡಿದೀವಿ ಚೆನ್ನಾಗಿ ಇದೆ ಆ ಅತರ ಅದೇ ಇದ್ರೆ ಇನ್ನು ಸ್ವಲ್ಪ ಚೆನ್ನಗಿಇರುತ್ತೆ.

ಗುಂಪುಯಾಗಿ ಬಂದ್ರೆ ಗಿನ ಈದ್ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಅವರಿಗೆ ಈದ್ ಆಗುತ್ತೆ ಅಂತ ಅಂದು ಲೇನ್ ಅಲ್ಲಿ ಮಾಡಿರ್ತಾರೆ ಲೇನ್ ಅಲ್ಲಿ ಬಂದ್ರು ಕೂಡ ಸ್ವಲ್ಪ ಚೆನ್ನಾಗಿರ್ತೈತಿ.

ಅದರಲ್ಲಿ ಇದ್ದೆ ಸ್ವಲ್ಪ ಅಲ್ಲಿ ನೋಡ್ಕೊಂಡು ಹೋಗೋದು ಕೂಡ ಎಲ್ಲರು ಜನಗಳು ಕೂಡ ಸ್ವಲ್ಪ್ ಚೆನ್ನಾಗಿ ಆಗುತ್ತೆ ಅಷ್ಟೆ .

ದ ಇದರದು ರೇಟ್ ಜಾಸ್ತಿ ಕೂಳಿ ಸಾಕತಾರ ಚೆನಾಗ್ ಇರ್ತವ.

ಅವು ಚೆನ್ನಾಗಿ ಇರ್ತವೆ ನೋಡಕ್ಕೂ ಕೂಡ ಸೊ ಬಾಳಿಕೆ ಬರ್ತಾವು ಅವು ಸಣ್ಣ ಸಣ್ಣ್ ಅಂಗಡಿಯಲ್ಲೇ ತಗೊಂಡು ಜಾಸ್ತಿ ಅಲ್ ಏನು ಶೋಕಿ ಮಾಡ್--

ಅದು ಏಳ್ನೀರು ಕೂಡ ಕುಡಿಯಕ್ಕೆ ಚೆನ್ನಾಗ್ ಇರ್ತಾತ್ತೆ ಅದು ಒಣಗಿದ ಮೇಲೆ ಕಾಯಿ ಮಾಡಬಹುದು ದೇವಸ್ಥಾನದಲ್ಲಿ ಕಾಯಿ ಹೊಡುಬಹುದು ಅದರ ಬಗ್ಗೆ ಅದೆಂಥ ವೆಸ್ಟ್ ಏನ್ ಇಲ್ಲ ಸ್ವಲ್ಪ್ ಚೆನ್ನಾಗಿ ಇರುತತ್ತೇ .

ಉಗ ರೈಲ್ ಇದ್ರೂ ಸ್ವಲ್ಪ್ ಚೆನ್ನಾಗಾ ಫ್ರೀಡಂ ಇರುತ್ತೆ ಬಹಳ ಲಾಂಗ್ ಹೋಗ್ಬೇಕು ಅಂದ್ರೆ ಡೆಲ್ಲಿಗಾಗ್ಲಿ --